ಇದೊಂದು ವೆಡ್ಡಿಂಗ್ ಹಾಲ್ ಆಲ್ಲಿ ಏನೊ ಕಾಣತದೆ ಡೆಕೋರೇಟ್ ಎಲ್ಲಾ ಮಾಡಿದ್ದಾರೆ ವೆಡ್ಡಿಂಗ್ ಹಾಲ್ ಆಂಡ ರಿಸೆಪ್ಸೆನಿ ಗೆ ಮತ್ತೆ ಚೈರ್ಸ್ ಎಲ್ಲಾ ಸೆಟ್ ಮಾಡಿ ಕುರ್ಸಿದ್ದಾರೆ ಸಾಲಾಗಿ ಎಲ್ಲಾ ವೆಡ್ಡಿಂಗ್ ಹಾಲಿಗೆ .

ಇಡೀ ನಮ್ಮ ಸರೌಂಡಿಂಗ್ ಇರುವಂಥ ಪ್ಲೇಸ್ ಎಲ್ಲಾ ಎಷ್ಟು ಎತ್ತರದಿಂದ ಕಾಣುತ್ಗೆ ದೂರದಿಂದ ಇರೋದಿಲ್ಲ ಕಾಂತಾವೇ ಎದ್ರುಗೆ.

ಏನ್ ಕಾಂತಿದೆ ಈ ಕಲ್ ರೋಡಲ್ಲಿ ಈ ಕಲಿನ್ನಾ ಅದ್ರಲ್ಲಿ ಹಾಕಿ ಅದ್ರಿಂದ ಒಂದು ಪೌಡರ್ ಅನ್ನ ತೆಗಿತಾರೆ ಪೌಡರ್ .

ನಮಿಗೆ ಎಲ್ಲಾ ತರದು ಸಿಗುತ್ತೆ ಕೂಡ ಈ ಲೈಬ್ರರಿ ಇಂದ ತುಂಬಾ ಹೆಲ್ಫ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ ಗು ಓದೋ ಮಕ್ಕಳಿ--

ಸೊ ನಾವ್ ಈ ದೃಶ್ಯವನ್ನು ಇಲ್ಲು ನೋಡ್ಬೋದು ಇದು ಮನ್ಸಿಗೆ ನೋವ್ ಆಗುವ ಒಂದ್ ದೃಶ್ಯ.

ಅದನ್ನು ಕೂಡ ನಾವ್ ಇಲ್ಲಿ ಈ ದೃಶ್ಯದಲ್ಲಿ ನೋಡ್ಬೋದು. ನಂತರ ಎಷ್ಟು ಚಂದವಾಗಿ ಸ್ವಚವಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಕೂಡ ನಾವ್ ಇಲ್ಲಿ ನೋಡ್ಬೋದು.